ದೃಶ್ಯದಲ್ಲಿ ಕಾಣುತ್ತಿರುವ ಹಾಗೆ ಇದು ಒಂದು ಪ್ರಸಿದ್ಧವಾದ ಹಾಗೂ ಶ್ರೇಷ್ಠವಾದ ಪಾಠಶಾಲೆ ಆಗಿದೆ

ಹಲವಾರು ಕಾರ್ಯಕರ್ತರುಗಳು ತುಂಬಾ ಒಳ್ಳೆದಾದ ರೀತಿಯಿಂದ ಕೆಲಸ ಮಾಡುತ್ತಿದ್ದಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಇದು ತುಂಬಾ ಒಳ್ಳೆಯದಾದ ರೀತಿಯಿಂದ ಸಹಾಯವು ಕೂಡಾ ಆಗಿದೆ.

ಒಂದು ಪ್ರಸಿದ್ಧವಾದ ಹಾಗೂ ಶ್ರೇಷ್ಠವಾದ ಜನರಲ್ ಸ್ಟೋರ ಆಗಿದೆ ಜನರ ಜನರಲ್ ಸ್ಟೋರ ಅಲ್ಲಿ ನಮಗೆ ಬೇಕಾದಂತಹ ಎಲ್ಲಾ ದಿನಸಿ ಪರಧರ್ತಗಳು ಹಾಗೂ ಪಠ್ಯಪುಸ್ತಕಗಳು ಹಾಗೂ ಲೇಖನಿಗಳು ದೊರೆಯುತ್ತವೆ.